ಹಾಗು ಇನ್ನೊಂದು ಗುಲಾಬಿ ಬಣ್ಣ ಹಾಗೂ ಗ್ರೀನ್ ಕಲರ್ ಕೋರ್ಟ್ ರೀತಿ ಇದೆ.

ಇದು ಕೂಡ ಪೋಸ್ಟ್ ಆಫೀಸ್ ಇಲ್ಲಿ ಒಬ್ಬ ಗ್ರಾಹಕರು ಹೊರಗಡೆ ನಿಂತಿದ್ದಾರೆ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾರೆ.

ಇದು ಒಂದು ಗಂದಿಗೆ ಅಂಗ್ಡಿ ರೀತಿ ಇದೆ ಆದರೂ ಇಲ್ಲಿ ಪ್ಲಾಸ್ಟಿಕ್ ಹಾಗು ಗಂದಿಗೆ ಮಾರಾಟ ಮಾಡುತ್ತಿದ್ದಾರೆ.

ಗೋಡೆಗಳೆಲ್ಲ ತುಂಬಾ ಅಲಂಕೃತವಾಗಿದೆ ಕನ್ನಡಿ ಕೂಡ ಇದೆ ಅಲ್ಲಿ--

ಮೇಲ್ಗಡೆ ಗಣೇಶ ವೆಂಕಟೇಶ್ವರ ಹಾಗೂ ಲಕ್ಷ್ಮಿಯ ಶಿಲುಬೆಗಳಿವೆ.

ಹಾಗೂ ಇಲ್ಲಿ ಬೋರ್ಡ್ ಸಹ ಇದೆ ಎ_ಎಂ ಫಿಶ್ ಹೌಸ್ ಅಂತ.